ಮಿರರ್ ಗಳು ಹಾಗು ಅಲ್ಲಲ್ಲಿ ಕಾಣುವ ಕಿಟಕಿಗಳು ಕೆಲ ವಸ್ತುಗಳನ್ನು ನಾವ್ ಇಲ್ಲಿ ನೋಡಬೋದು .

ಗಮನಿಸಿರುವ ಹಾಗೆ ಒಂದು ಕಾಡಿನ ಮಧ್ಯ ಭಾಗವಾಗಿದ್ದು ದೂರದಲ್ಲಿರುವ ದ ಬೆಟ್ಟವನ್ನು ಇಲ್ಲಿ ಕಾಣುತೀರಾ ಹಾಗು ಅಲ್ಲಲ್ಲಿ ಕಾಣುವ --

ಗಿಡಗಳು ಹಾಗು ಹೂ ಮರಗಳನ್ನು ನೋಡಬಹುದು ಇದು ಬಿಳಿ ಮತ್ತು ಕೆಂಪು ಬಣ್ಣದ ಒಂದು ಕಟ್ಟಡವಾಗಿರುತ್ತದೆ.

ಈ ಚಿತ್ರಿಕರಣವು ನೀವು ನೋಡಿರುವ ಹಾಗೆ ಒಂದು ತರಕಾರಿಯ ಅಂಗಡಿಯಾಗಿದ್ದು ಅಲ್ಲಲ್ಲಿ ಕಾಣುವ ತರಕಾರಿಗಳ ಹಣ್ಣುಗಳನ್ನು ನಾವಿಲ್ಲಿ ನೋಡಬಹುದು.

ಬಳ್ಳಿಗಳು ಗಿಡಗಳನ್ನು ನಾವು ನೋಡಬಹುದು. ಹಾಗು ಸುತ್ತಲೂ ಆವೃತವಾಗಿರುವ ಶಾಮಿಯಾನವನ್ನು ನಾವು ಇಲ್ಲಿ ಕಾಣಬಹುದು.

ಎಲೆಗಳು ಹಾಗು ಆಹ್ಹ್ ಕಟ್ಟಡಗಳನ್ನು ನಾವಿಲ್ಲಿ ಕಾಣಬಹುದ ಹಾಗು ಬಾಗಿಲಿನಲ್ಲಿ ಕಾಣುವ ನೆಲದ ಸಣ್ಣ ಸಣ್ಣ ಹುಳುಗಳನ್ನು ನಾವಿಲ್ಲಿ ನೋಡಬಹುದು.

ಆಹ್ಹ್ ವಾಚ್ ಮ್ಯಾನ್ ಅನ್ನು ನಾವು ಇಲ್ಲಿ ನೋಡಬಹುದು ಈ ಗೇಟು ಆಹ್ಹ್ ಕಪ್ಪು ಬಣ್ಣವಾಗಿರುತ್ತದೆ .